ಅದೇ ರೀತಿಯಾಗಿ ಒಂದು ಅಂಗಡಿಯನ್ನ ನೋಡಬಹುದಾಗಿದೆ.

ಈ ರೀತಿಯಾಗಿ ಒಂದು ಟೇಬಲ್ ನ ನೋಡಬಹುದಾಗಿದೆ.

ಹೊಸ ಇಬ್ಬೀಬ್ಬರ ಹೋನಸ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಬೋರ್ಡ ನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಕಟ್ಟಿಗೆ ಕಂಬಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಟೇಬಲ್ ಅನ್ನು ನೋಡಬಹುದಾಗಿದೆ.

ಅಗೆ ಒಬ್ಬ ವ್ಯಕ್ತಿಯ ಕೈಯಲ್ಲಿರುವ ವಾಚನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಹೇರ್ ಸಲೂನ್ ಅಂಗಡಿಯನ್ನು ನೋಡಬಹುದಾಗಿದೆ

ಹಾಗೆ ಒಬ್ಬ ವ್ಯಕ್ತಿ ಹೊರಗಡೆ ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗೆ ಒಂದು ಗೋಣಿ ಚೀಲವನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಪಿ ಯು ಎಂಬ ಬರಹವನ್ನ ನೋಡಬಹುದಾಗಿದೆ.

ಹಾಗೆ ಒಂದು ಟ್ರೇ ಅನ್ನು ನೋಡಬಹುದಾಗಿದೆ ಅದೇರೀತಿಯಾಗಿ ಒಂದು ಯೆಂಚ್ ಅನ್ನು ನೋಡಬಹುದಾಗಿದೆ.

ಚಿತ್ರದಲ್ಲಿ ಹಲವಾರು ಜನರು ಎಕ್ಸರ್ಸೈಸ್ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಅದೇ ರೀತಿ ಸ್ವಿಚ್ ಬೋರ್ಡನ್ನು ಸಹ ಚಿತ್ರದಲ್ಲಿ ನೋಡ್ಬಹುದಾಗಿದೆ.

ಅದೆ ರೀತಿಯಾಗಿ ಒಬ್ಬ ವ್ಯಕ್ತಿ ಒಳಗಡೆ ಹೋಗುತ್ತಿರುವ ದೃಶ್ಯವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಕಾರ್ ನ ನಂಬರ್ ಪ್ಲೇಟ್ ಅನ್ನ ನೋಡಬಹುದಾಗಿದೆ.

ಈ ಒಂದು ಬ್ರಿಡ್ಜ್ ಅನ್ನ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಕಬ್ಬಿಣದ ಸಣ್ಣ ರಾಡುಗಳನ್ನು ಚೋಡಿಸಿಟ್ಟಿರುವುದನ್ನು ಕಾಣಬಹುದಾಗಿದೆ.

ವಾಚ್ ಡಿಟೈಲ್ ಪ್ರೊಟೆಕ್ಟ್ ಎಂಬ ಬರಹವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಹಲವಾರು ಸಣ್ಣ ಮರಗಳನ್ನು ಸ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಲೈಟ್ಸ್ ಗಳನ್ನ ಕಾಣಬಹುದಾಗಿದೆ.

ಮುನ್ನೊರ ಯೇ ಐವತೈದು ಮುನ್ನೊರ ಎಪ್ಪತೈದು ಎಂಬ ಸಂಖ್ಯೆಗಳನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಕುರಿಯ ಶೆಡ್ಡನ್ನ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಅನ್ನ ನೋಡಬಹುದಾಗಿದೆ.

ಈಚೆಗೆ ಕಬ್ಬಿಣದ ಕಂಬಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೆ ರೀತಿಯಾಗಿ ಒಂದು ಬೈಕ್ ನ ನಂಬರ್ ಪ್ಲೇಟ್ ಅನ್ ಸಹ ಈ ಚಿತ್ರದಲ್ಲಿ ಕಾಣಬೋದು.

ಲೋಹ ಮತ್ತಿತರಹದ ಕಬ್ಬಿಣದ ಬಿಡಿ ಭಾಗವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಆ ವ್ಯಕ್ತಿಯು ಒಂದು ಕೈಯನ್ನೂ ಮೇಲೆತ್ತಿರುವುದನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಹಾಗೆ ಕರ್ಟನ್ ನ ಸಹ ಇ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹೀಗೆ ಮರಗಳನ್ ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಎಣಿಯನ್ನ ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಕೆಲವಾರು ಮರಗಳನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಹಾಗೆ ಮಹಿಂದ್ರಾ ಎಂಬ ಬರಹವನ್ನ ನೋಡಬಹುದಾಗಿದೆ.

ಹಾಗೆ ಆ ಬೋರ್ಡಿನಲ್ಲಿರುವ ವಿವಿಧ ತರಹದ ಪಕ್ಷಿಗಳನ್ನ ನೋಡಬಹುದಾಗಿದೆ.

ಹಾಗೆ ಹಲವಾರು ರೀತಿಯ ಮರಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹೀಗೆ ಮೌಸ್ ಅನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಒಂದು ಸನ್ ಡೈರೆಕ್ಟ್ ಪುಟ್ಟಿಯನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ತೂಕ ಮಾಡುವ ಯಂತ್ರವನ್ನ ನೋಡಬಹುದಾಗಿದೆ.

ಒಂದ್ ಚಿತ್ರದಲ್ಲಿ ಒಂದು ಕಬ್ಬಿಣದ ಕಂಬವನ್ನು ನೋಡಬಹುದಾಗಿದೆ.

ಈ ಮರಗಗಳನ್ನ ನೋಡಬಹುದಾಗಿದೆ ಅದೇ ರೀತಿ ಹಲವಾರು ಜನರನ್ನ ನೋಡಬಹುದಾಗಿದೆ.